ಫೋಟೋದಲ್ಲಿ ಕಾಣ್ತಾ ಇರೋದು ಒಂದು ರೋಡ್ ಈ ರೋಡಿನ್ ಅಕ್ಕ ಪಕ್ಕದಲ್ಲಿ ತೋಟಗಳಿದಾವೆ. ಇಲ್ಲಿ ಒಂದ್ ರೈಟ್ ಸೈಡ್ ಫೋಟೋದಲ್ಲಿ --

ಮೆಣಸಿನ ಕಾಯಿ ಸೌತೆ ಕಾಯಿ ಬಟಾಣಿ ಕ್ಯಾರಟ್ ಇವುಗಳ್ನಲ್ಲ ಇಲ್ಲಿ ನಾವು ನೋಡಬೋಹುದು ಈ ಫೋಟೋದಲ್ಲಿ

ಈ ಫೋಟೋದಲ್ಲಿ ಕಾಣ್ತಾ ಇರೋದು ಆಮ್ ಡ್ರಾಯಿಂಗ್ ಶೀಟ್ ಇಂದ ಕ್ಲೇಗಳನ್ನು ಯೂಸ್ ಮಾಡ್ಕೊಂಡು--

ಅಂದ್ರೆ ಲಾರಿ ಅನ್ಲೋಡ್ ಆಗ್ತಾಯಿದೆ. ಇಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಅಹ್ ಡೀಸೆಲ್ ಇಲ್ಲಿ ಮುಂದ್ಗಡೆ ಎರಡು ಡೀಸೆಲ್ಗಳು ಅಹ್ ಅದ್ನ ಇಲ್ಲಿ ಹಾಕಿದ್ದಾರೆ.

ಇಲ್ಲಿ ವೆಲ್ಡ ಎಲೆಕ್ಟ್ರಾನಿಕ್ ಮಿಷಿನ್ಗಳನ್ನು ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಈ ಫೋಟೋದಲ್ಲಿ ಕಾಣ್ತಾ ಇದೆ.

ಆ ಯಲ್ಲೋ ಕಲರ್ ದು ಒಂದ್ ಫ್ರಾಕ್ ಹಾಕಿದ್ದಾರೆ. ಆ ಯಲ್ಲೋ ಕಲರ್ ಗೆ ಅಹ್ ಒಂದ್ ರೆಡ್ ಕಲರ್ ಬೌ ಮಾಡಿ ಅಹ್ ಟ್ಯಾಗ್ ಮಾಡಿದ್ದಾರೆ. ಇದ್ರಲ್ಲಿ ಫ್ಲವರ್ಸ್ ದು ಡೆಕೋರೇಷನ್ --

ಅಲ್ಲಿ ಆಅಹ್ಮ್ ಎಲ್ಲಾ ತರಹದ ಪ್ರಾಣಿಗಳನ್ನು ಕ ರಕ್ಷಣೆ ಮಾಡ್ತಾ ಇದ್ದಾರೆ ಅದೇ ತರ ಇಲ್ಲಿ ನಾವು ಫೋಟೋ ದಲ್ಲಿ ನೋಡ್ತಾ ಇರೋದು ಸಿಂಹದ್ ಫೋಟೋ .

ಅಂದ್ರೆ ಬಾಡಿ ಯಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕರಗಿಸೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ಇಲ್ಲಿ ಇದರ ಉದ್ದೇಶ ಮುಖ್ಯ ಉದ್ದೇಶ --

ಧಾರ್ಮಿಕ ಸಾಂಸ್ಕೃತಿಯ ಹಿನ್ನೆಲೆಯಿಂದ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಇಲ್ಲಿ ಒಬ್ಬರು ಸ್ನಾನ ಮಾಡ್ತಾ ಇರೋದು

ಈ ಫೋಟೋದಲ್ಲಿ ಕಾಣ್ತಾ ಇರೋದು ಇದು ಆಂಧ್ರ ಪ್ರದೇಶದ ಅಹ್ ಒಂದು ಫೋಟೋ ಇಲ್ಲಿ ಕಾಣ್ತಾಇರೋದು ಎ_ ಟಿ_ ಎಮ್ ಯಾವ್ದಪ್ಪಾ ಅಂದ್ರೆ ಆಂಧ್ರ ಬ್ಯಾಂಕ್ ನ ಎ_ ಟಿ_ ಎಂ ವಿಥ್ ಆಂಧ್ರ ಬ್ಯಾಂಕ್ ಕೂಡ